ಮತ್ತೆ ಇಲ್ ಆಟ ನಿಥಿಕೊಂಡ್ ಹಸ್ರು ಆಟ ಮತ್ತೆ ಇಲ್ ಆಟೋ ಇದೆ ಎಲ್ಲ ಕಲರ್ ಪೈಂಟ್ ಆಗಿದೆ ಇದು ಸೇತುವೆ ಮೇಲ ನಿಥಿಕೊಂಡ್ ಅಯ್ತೆ.

ಹಬ್ಬ ಅನ್ಸತ್ ಇದು ಒಂದ್ ಹಾಲ್ ಹಾಲ್ ಹಲ್ದ ಮಾಡ್ತಿದಾರೆ ಹ್ಮ್ ಮೂರ್ ನಾಲ್ಕ್ ಜನ ನಾಲ್ಕ್ ಜನ ಅಕ್ಕ ಪಕ್ಕ ಇಡ್ಕಂಡಿದಾರೆ.

ಆ ಲೈಫ್ ಜಾಕೆಟ್ ಇಂದ ನಾವ್ ಆರಾಮಾಗಿರಬಹುದು. ನೀರ್ ಒಳಗಿನ್ ನೀರಿನ ಮೇಲಿಂದ ನಾವ್ ನೀರ್ ಮೇಲಿಂದ ತೇಲ್ತಿವಿ ಚೆನ್ನಾಗಿದೆ ಲೈಫ್ ಜಾಕೆಟ್ ಇಂದ ನಾವು ಲೈಫ್ ಉಳ್ಸ್ಕೊಬಹುದು.

ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಬಸ್ ಬಸ್ಸಿಗ್ ಕಾಯ್ತಾರೆ ಜನ. ಬಸ್ ಬಂದೈತೆ ಬಸ್ ಹೋಗ್ತಾಯ್ತೆ ಮತ್ತೆ ಪಕ್ಕದಲ್ಲಿ ಕಾರ್ ಇದಾವೆ ಆಟೋ ಗಳಿದವೆ.

ಇಂತ ಡೇಂಜರ್ಸ್ ಪ್ಲೇಸ್ ಗೆ ಹೋಗಿ ರೀಲ್ಸ್ ಎಲ್ಲ ಮಾಡತಾರೆ ರೀಲ್ಸ್ ಮಾಡಕ್ ಹೋಗಿ ಅಹ್ ತಮ್ಮ ಪ್ರಾಣನೇ ಕಲ್ಕಳ್ತಾರೆ ಜನ.

ಮತ್ತೆ ನಮ್ ಕರ್ನಾಟಕದಲ್ಲೇ ಹಿಂಗ್ ಆಗಿತ್ತು ಸಣ್ಣ ಸಣ್ಣ ಹುಡುಗರು ಎಲ್ಲ ಕುತ್ಕೊಂಡಿ ತಪ್ಪದ್ ಮೇಲೆ ಕುತ್ಕೊಂಡು ಸತ್ ಹೋಗಿದಾರೆ.